ಗ್ರಾಹ ಕಾರು ಬಟ್ಟೆಯನ್ನು ಕೊಳ್ಳಲು ನಿಂತಿದ್ದಾರೆ.

ತರಕಾರಿ ಬೆಳೆಯನ್ನು ಬೆಳೆಯಲಾಗಿದೆ ಈ ತರಕಾರಿ ಯಾವುದೆಂದರೆ ಎಲೆಕೋಸು.

ತರಕಾರಿ ಬೆಳೆಯಲಾಗಿದೆ ನೋಡಲು ಸುಂದರವಾಗಿ ಕಾಣಿಸುತ್ತಿದೆ

ಈ ಒಂದು ಚಿತ್ರಣವು ಅಂಗಡಿಯ ಒಳ ಭಾಗದಂತೆ ಕಾಣಿಸುತ್ತಿದೆ ಇದರಲ್ಲಿ ದಿನ ಬಳಕೆಯ ವಸ್ತುಗಳನ್ನು --

ಓಟವನ್ನು ಓದುತ್ತಿದ್ದಾರೆ ಹಾಗು ಕೆಂಪು ಹಾಗು ನೀಲಿ ಬಣ್ಣದ ಬಟ್ಟಯನ್ನು ಧರಿಸಿದ್ದಾರೆ.

ಅಂಗಡಿಯಲ್ಲಿ ತಿನಿಸುಗಳ ಡಬ್ಬವನ್ನು ಇಡಲಾಗಿದೆ ಹಾಗು ಮೊಟ್ಟೆಗಳನ್ನು ಸಹಿತ ಇಡಲಾಗಿದೆ.

ಇದರ ಮುಂದೆ ಉದ್ದಿನಕಡ್ಡಿಯ ಪ್ಯಾಕ್ಗಳನು ಇಟ್ಟಿದಾರೆ.

ಈ ಒಂದು ಚಿತ್ರದಲ್ಲಿ ಸುಂದರವಾದ ಹೂದೋಟವನ್ನು ನೋಡಬಹುದಾಗಿದೆ. ಇಲ್ಲಿ ವಿವಿಧ ರೀತಿಯ ಹೂಗಳು ಬಿಟ್ಟಿವೆ.